ಹಾಗೂ ಲೈಟ್ ಕಂಬಗಳನ್ನು ಕಾಣುತ್ತೇವೆ ರಸ್ತೆ ಇದೆ.

ಇಲ್ಲಿ ಡೋರ್ ಗ್ಲಾಸ್ ಅನ್ನು ಕಾಣುತ್ತೇವೆ.

ಹಾಗೂ ಒಂದು ನ್ಯೂಸ್ ಪೇಪರ್ ಇದೆ ಇಲ್ಲಿ ಒಂದು ಟೇಬಲ್ ಅನ್ನು ಕಾಣುತ್ತೇವೆ.

ಇಲ್ಲಿ ಒಂದು ಎ_ಸಿ ಯನ್ನು ಕಾಣುತ್ತೇವೆ ಹಾಗು ಒಂದು ಲೈಟ್ ಇದೆ.

ಇಲ್ಲಿ ಮಹಿಳೆಯರು ನೃತ್ಯ ಮಾಡುವುದನ್ನು ಕಾಣುತ್ತೆವೆ.

ಇಲ್ಲಿ ನಾವು ಚೇರ್ ಗಳನ್ನು ಕಾಣುತ್ತೆವೆ.

ಹಾಗು ಇಲ್ಲಿ ಪ್ಯಾನ್ ಗಳಿವೆ ಇಲ್ಲಿ ಒಂದು ಕೌಂಟರ್ ಅನ್ನು ಕಾಣುತ್ತೆವೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇಲ್ಲಿ ಚೇರ್ ಗಳನ್ನು ಕಾಣುತ್ತೇವೆ.

ಒಂದು ಗೇಟನ್ನು ಕಾಣುತ್ತೇವೆ ಇಲ್ಲಿ ಒಂದು ರಸ್ತೆಯನ್ನು ಕಾಣುತ್ತೇವೆ.

ಇಲ್ಲಿ ಸಮೋಸ ಮತ್ತು ಬೋಂಡವನ್ನು ಕಾಣುತ್ತೇವೆ ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿರುವುದನ್ನು ಕಾಣುತ್ತೇವೆ.

ಇಲ್ಲಿ ನಾವು ಎರಡು ಗಿಡಗಳನ್ನು ಕಾಣುತ್ತೇವೆ.

ಇಲ್ಲಿ ಎರಡು ಫ್ಯಾನ್ ಗಳನ್ನು ಕಾಣುತ್ತೇವೆ.

ಇಲ್ಲಿ ನಾವು ಮೂರು ಕ್ಯಾನ್ ಗಳನ್ನು ಕಾಣುತ್ತೇವೆ.

ಹಾಗು ಒಂದು ಔಷಧಿ ಬಾಟಲ್ ಇದೆ.

ಇಲ್ಲಿ ಒಂದು ಪೈಪ್ ಅನ್ನು ಕಾಣುತ್ತೇವೆ.

ಹಾಗೂ ಆಕಾಶ್ ಮತ್ತು ಅನು ಎಂಬ ಹೆಸರಿದೆ.

ಇಲ್ಲಿ ಫೋನ್ ಕ್ಯಾಪ್ ಗಳನ್ನು ಕಾಣುತ್ತೇವೆ.

ಇಲ್ಲಿ ಒಂದು ಜಿಓ ಸ್ಟಿಕರ್ ಅನ್ನು ಕಾಣುತ್ತೆವೆ.

ಇಲ್ಲಿ ಒಂದು ಕರೆಂಟ್ ಬೋರ್ಡ್ ಅನ್ನು ಕಾಣುತ್ತೇವೆ.

ಹಾಗು ಟೇಬಲ್ ಅನ್ನು ಕಾಣುತ್ತೇವೆ ಮತ್ತು ಲೈಟ್ ಗಳನ್ನು ಕಾಣುತ್ತೇವೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಮದುವೆಯ ಫಂಕ್ಷನ್ ಆಗಿದೆ.

ಇಲ್ಲಿ ಒಂದು ಕಾಲ್ವೇ ದಾರಿಯನ್ನು ಕಾಣುತ್ತೇವೆ.

ಇಲ್ಲಿ ಒಬ್ಬ ವ್ಯಕ್ತಿಯು ನಡೆದುಕೊಂಡು ಹೋಗುವುದನ್ನು ಕಾಣುತ್ತೇವೆ.

ಇಲ್ಲಿ ಒಂದು ಬ್ಲಾಕ್ ಕದವನ್ನು ಕಾಣುತ್ತೇವೆ.

ಇಲ್ಲಿ ಒಂದು ಸ್ಟೀಮರನ್ನು ಕಾಣುತ್ತೇವೆ ಇಲ್ಲಿ ಸೂರ್ಯ ಉದಾಯಿಸುವುದನ್ನು ಕಾಣುತ್ತೇವೆ.

ಚಿತ್ರದಲ್ಲಿ ನೋಡಿರುವಂತೆ ಇಲ್ಲಿ ಎರಡು ಟ್ರಾಲಿಯನ್ನು ಕಾಣುತ್ತೇವೆ.

ಇಲ್ಲಿ ನಾಲ್ಕು ಜನ ವ್ಯಕ್ತಿಗಳನ್ನು ಕಾಣುತ್ತೇವೆ.